ಅದ್ರಲ್ಲಿ ಈಗ ನ~ ನಮ್ಮದು ಮೊದ್ಲು ಯಾವುದೇ ತೀರ್ಮಾನ ಇರ್ಲಿಲ್ಲ ಯಾವ dre~ ಯಾವ ಉಡುಗೆ ಧರಿಸುವುದಂತ. ಕೊನೆಗೆ ಅಹ್ ಎಲ್ಲಾ ನಾವು ಸೇರಿ ಪಂಚೆಯನ್ನು ಅಹ್ ತೊಡುವುದಾಗಿ ತೀರ್ಮಾನಿಸಿದೆವು. ಅಹ್ ನಂತರ ಅಹ್ ನಮಗೆ ಅಹ್ ಇಲ್ಲಿ office ನಲ್ಲಿ ಅಹ್ ಕೆಲವರು ಬರುವಾಗ್ಲೆ ಈ dress ಅನ್ನು ಹಾಕಿಕೊಂಡು ಬಂದಿದ್ದರು. ಅಹ್ ನಾವೆಲ್ಲಾ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಧರಿಸಿ ಮತ್ತೆ competition ಗೆ ready ಆಗಿ ಸ್ಪರ್ಧೆಗೆ ready ಆದ್ವಿ. ಆಮೇಲೆ ಸುಮಾರು ಮಧ್ಯಾಹ್ನ ಎರಡೂವರೆಗೆ ಹೊತ್ತಿಗೆ ಅಹ್ ಶುರುವಾಗಬೇಕಿದ್ದ ಅಹ್ ಸ್ಪರ್ಧೆಯು ಕೆಲವೊಂದು ಕಾರಣಗಳಿಂದ ನಾಲ್ಕು ಗಂಟೆಯವರೆಗೆ ಹೋಯಿತು. ನಂತರ ನಾವು ನಮಗೆ ಒಂದು ramp walk ಮಾಡಲು ಹೇಳಿದರು. ಅಹ್ ramp walk ನಲ್ಲಿ ನಮ್ಮ team members ಕೆಲವು ಸ್ಪ~ ಸ್ಪರ್ಧಿಗಳೆಲ್ಲ ಜೊತೆಗೂಡಿ ನಾವು ನಡೆ ನಡೆಯಬೇಕಿತ್ತು. ನಾವು ಅಲ್ಲಿ ನಾವು ನಮ್ಮ captain ನ ತೀರ್ಮಾನದಂತೆ ನಡೆಯಲು ಪ್ರಾರಂಭಿಸಿದೆವು. ನಂತರ ಅದರಲ್ಲಿ ಸ್ವಲ್ಪ ನಮ್ಮ ಕೆಲವರು ನಮ್ಮನ್ನು ನೋಡಿ ನಗಾಡ್ಲಿಕ್ಕೆ start ಮಾಡಿದ್ರು ಯಾಕಂದ್ರೆ. ನಮ್ದು ಅಹ್ ಅಹ್ ಯಾವ್ದು ಕೂಡ correct ಆಗಿ ಬರ್ಲಿಲ್ಲ ನಡಿಯುವುದು. ಆಮೇಲೆ ನಾವು ಆಯ್ತಂತ ಬಂದ್ವಿ. ಆಮೇಲೆ ಎಲ್ಲಾ ಮುಗಿದ ನಂತರ photoshoot ಕೂಡ ಇತ್ತು. ಅಹ್ ನಮ್ಮ ಛಾಯಾ~ ಛಾಯಾಚಿತ್ರವನ್ನು ತೆಗೆದರು ನಂತರ ಅದರಲ್ಲಿ ಅಹ್ ಯಾರು ಪ್ರಥಮ, ದ್ವಿತೀಯ ಅಂತ ತೀರ್ಮಾನ ಮಾಡಲಾಯಿತು.

ಅಹ್ photo ತೆಗೆಯುವಾಗ ಒಬ್ಬರನ್ನು ನಿಲ್ಲಿಸಿ ಕೂಡ photo ತೆಗೆದರು ಮತ್ತೆ group group photo ಕೂಡ ತೆಗೆದು. ಅದರಲ್ಲಿ ಯಾರು first ಪ್ರಥಮ, ಯಾರು ದ್ವಿತೀಯ ಅಂತ ತೀರ್ಮಾನಿಸಲಾಯಿತು. ಅಹ್ ನಂತರ ಅಹ್ ವಾ~ ಇದು ನಮ್ಮ office ನಲ್ಲಿ ನಡೆದ ಅಹ್ ಈ ಕಾ~ ಸ್ಪರ್ಧೆಯಲ್ಲಿ. ನನ್ನ ಗೆಳೆಯನಾದ ಸ್ಟಿಫರ್ಡ್ ಮತ್ತೆ ಅಹ್ ವಿಶಾಲ್ ಪ್ರಥಮ, ದ್ವಿತೀಯ ಆತರ ಗಳಿಸಿದರು ಮತ್ತೆ ಹುಡುಗಿಯರ ವಿಭಾಗದಲ್ಲಿ. ಅಹ್ ರಾಜಶ್ರೀ ಅವ್ಳು ಅಹ್ ವಿಜೇತರಾದರು. ನಂತರ ಅಹ್ ಅವರಿಗೆ ಇನ್ನು ಅದರ ಬಹುಮಾನವನ್ನು ನಮ್ಮ ಈ ಆ ಕಛೇರಿಯ ಅಹ್ centre day ಯ ದಿನ ಕೊಡಲಾಗುತ್ತದೆ. ನಂತರ ನಾವು ಅಹ್ ಎಲ್ಲಾ ಕಾರ್ಯಕ್ರಮ ಮುಗಿದ ನಂತರ ನಾವು ಗೆಳೆಯರೊಂದಿಗೆ ಹೋಗಿ beach ಗೆ ಹೋದ್ವಿ. ನಂತರ ಈ ಸಮುದ್ರದ ಬದಿಯಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಅಹ್ ಕುಳ್~ ಕುಳಿತುಕೊಂಡು ಹೋಗುವ ಸಮಯದಲ್ಲಿ ಅಹ್ ಎಲ್ಲಾ ಊಟ ಎಲ್ಲ ಮಾಡಿ ನಂತರ. ಅಹ್ ಮನೆಗೆ ಹೋದ್ವಿ. ಹಾಗೆ ಮರುದಿನ ಬಂದು office ನಲ್ಲಿ ನಂತರ ನಾವು ಕೆಲಸ ಮುಂದುವರೆಸಿದೆವು.

ಹ ಚೆನ್ನಾಗಿದ್ದೀನಿ ತನೋಜ್ ಮತ್ತೆ ಹೆಂಗ್ ಹೆಂಗ್ ಅವರೇ ಮನೆಯಲ್ಲಿ .

ಏನಿಲ್ಲ ಅಣ್ಣ Education ಅಂತ .

ಈಗ B C A first year join ಆಗಿದಿನಿ.

ಮತ್ತೆ ಹೆಂಗ್ ಹೆಂಗ್ ನಡಿತೈತೆ ಎಲ್ಲಾ Education ಎಲ್ಲಾ ನಿಮ್ಮದು. ಈ ಕೊರೊನಾ ಇಂದ ತುಂಬಾ ಎಲ್ಲಾ ಕೆಟ್ಟೋಗಿದೆ.

ಇವಾಗ ಕೆಲವರಿಗೆ Exams ಅಗ್ತಿದ್ರೆ

ತುಂಬಾ ದೂರ ದುರದೃಷ್ಟ ಅಂತನೆ ತಿಳ್ಕೊಬೌದು ನಾವು.

ಎನ್ ಮಾಡದ ಅದು ಗೊತ್ತೇ ಆಗಿಲ್ಲ .

ಹ ಎಲ್ಲರ್ಗ್ ಆಗೋದೇ ನಮ್ಮ್ಗು ಆಗುತೆ

ಅದೇ ಅಣ್ಣ ಇವಾಗ ಇನ್ನು start ಆಗಿದೆ.

ಬನ್ನಿ ಅಂತ ಹೇಳಿದರೆ ಅಂದ್ರೆ ಪ್ರಾರಂಬ ಆಗುತ್ತೆ ಅಂತ ಹೇಳಿದರೆ .

ನಮ್ಮದು ಇನೇನ್ ಮುಗಿಯತೆ ಇನ್ನ.

ಕಂಪ್ಲೀಟ್ ಅಗೊದ್ಮೇಲೆ.

ಮತ್ತೆ ನೀವು second PUC ಎಲ್ಲಿ ಮಾಡದ್ರಿ. second PUC ಇದು Commerce ಸೆ.

ಇವಾಗ BCA ಗೆ Join ಆಗಿದಿನಿ.

ಹು ಮತ್ತೆ ಎಲ್ಲಾ ಪರವಾಗಿಲ್ಲವ ಎಲ್ಲಾ College ಅಲ್ಲಿರೋ Education. college ಅಂದ್ರೆ Government College ಗೆ Join ಆಗಿದಿನಿ

ಚೆನ್ನಾಗಿದೆ College ಏನೋ.

ನೋಡ್ಬೇಕು ಯಾವ್ ತರ ಪಾಠ ಎಲ್ಲಾ ಮಾಡ್ತಾರೆ.

ಹ ಅದನ್ನ ಒಂದು ರೇಟಿಂಗ್ ಮಾಡದ್ರೆ ಕೊಡ್ಬೌದು

ಅಣ್ಣ ನೋಡ್ಬೇಕು.

ಇವಾಗ ಚೆನ್ನಾಗಿಲ್ಲ ಅಂದ್ರೆ

ಒಂದ್ ಏದನೆ ತರಗತಿ ಓದಿದರು ಅದ ದೊಡ್ದುದ್ ಅಗ್ತಿತು.

ಯಾಕಂದ್ರೆ ಅವಾಗ ಸಿಗೊವಂತ ಕೆಲಸಗಳು ಕೂಡ ಆ ತರ ಇತ್ತು

ನಾವ್ ಎಷ್ಟೋ degree ಗಳ್ ಮಾಡಿದ್ರು ಮನೇಲ್ ಕೊತವ್ರೆ.

ಎನ್ ಮಾಡಕ್ ಆಗುತ್ತೆ education ಕೂಡ ಅದೇ ತರ ಆಗೈತೆ ಈಗ .

education ಕೂಡ ಆ ತರ ಇಲ್ಲ ಆ ತರ ಇಂಥ ಈಗ ನಾವು. ನಮ್ಮ ತಂದೆ ನಮ್ಮ ತಾತರು ಓದಿದ ಕಾಲ್ದಲ್ ಆದ್ರೆ

ಅವರಗಿರೋ Teachers ಅನ್ನೋರು ಶಿಕ್ಷಕರು ಎಲ್ಲಾ.

ಅಷ್ಟೆ ಚೆನ್ನಾಗಿ ಬೊದನೆ ಕೂಡ ಆ ತರ ಇತ್ತು ಆಗ.

ಈಗ ಬಾರೋ ಅಂತ ಶಿಕ್ಷರ್ಕರಿಗೆ ಸ್ವಲ್ಪ ಏನಂದ್ರೆ . ಇರೋರಗ್ ಕುಡಾನು .

ಅವರಿಗೆ ಗೊತ್ತಿಲ್ಲ ಅಂದ್ರೆ ಇನ್ನ ನಾವ್ ಎಷ್ಟ್ ಮಾತ್ರ ತಿಲ್ಕೊಂತಿವಿ ಅವರಿಂದ .

ಹ ಆ ಕಾಲ್ದಲ್ ಆದ್ರೆ ಆಗ

ಹು ಕಾಲೇಜ್ ಏನು job ಕೂಡ ವ್ಯವಸಾಯ ಮಡ್ಕೊಂಡ್ತಿರ್ತರೆ .

ಈಗ ಅವರಿಗೆ ಏನನ News Paper ಅಂತ ಕೊಟ್ಟು ಓದ್ಸಿ

ಈಗ ಒಗ್ತರೈ ಅಂತ ವಿದ್ಯಾರ್ಥಿಗಳು ನೋಡ್ಕೊಂಡ್ರೆ ನಾವು. News paper ಅಂತ ಇಗು ಕೊಟ್ರು ಕೂಡ ಅವರಿಗೆ .

ಅದೇ ಅವರ್ಗ್ ಕೊಡಿ ಈಗಲೂ ಕೂಡ perfect ಆಗಿ ಓದ್ತಾರೆ ಯಾಕಂದ್ರೆ ಆ ತರ education

quality ಅಂದ್ರೆ ಅಷ್ಟು ಇದಿತು